ಬ್ಯಾಂಕ್ ಮತ್ತು ಎ.ಟಿ.ಎಂ. ಎರಡು ಒಟ್ಟಿಗಿದೆ. ಈ ರೀತಿಯಾಗಿ ದೊಡ್ಡದಾಗಿ ಇದುನು ಬೋರ್ಡ್ ಹಾಕಿದಾರೆ ಇಲ್ಲಿ ಒಂದೆರಡು ವೆಹಿಕಲ್ಸ್ ನಿಂತಿದವೆ. ಒಬ್ಬ ಕೂತಿದನೆ ಒಬ್ಬ ಅಮೌಂಟ್ ಬುಡುಸ್ತಿದನೆ ಇಲ್ಲಿ ಇಬ್ರು ಒ ಒರಗ್ ಓಗ್ತಿದಾರೆ.

ಒಬ್ಬ ಸೈಡ್ ನಲ್ಲಿ ಕೂತಿದನೇ ಒಬ್ಬ ಒಬ್ಬ ಇವನಿಗೆ ಕಟಿಂಗ್ ಮಾಡ್ತಿದನೆ. ಆಮೇಲೆ ಇಲ್ಲಿ ಸುತ್ತಮುತ್ತ ಎಷ್ಟೊಂದು ಹೇರ್‍ಸ್ ಕೂಡ ಬಿದ್ದಿದೆ ಆಮೇಲೆ ಮಿರರ್ ಕೂಡ ಇದೇ ಕರ್ಟನ್ ಕೂಡ ಇದೆ ಇಲ್ಲಿ ಒಂದು ನೀರಿನ ಟ್ಯಾಂಕ್ ಕೂಡ ಇದೆ.